ನೀರು ನೀರು ಅಂದ್ರೆ ಕೆರೆ ಕೆರೆ ಅಂತಂದ್ರೆ ನಂಬರು ಯಕ್ಕಪ್ಪ ಅಂದ್ರೆ ನಾವ್ ಚಿಕ್ಕ ವಯಸ್ಸಲ್ಲಿ ಭಾನುವಾರ ಬಂದ್ರೆ ಸಾಕು ಈಜು ಹೊಡಿಯಕೆ ಹೋಗತಿದ್ವಿ.

ರೆಡ್ ಮತ್ತೆ ಎಲ್ಲೋ ಕಲರ್ ಅಂದ್ ತಕ್ಷಣ ನನಗೆ ನೆನಪ್ ಆಗೋದು ನಮ ಕನ್ನಡ ಬಾವುಟ.

ಅದ್ರಲ್ಲಂತೂ ಆ ಡಾಕ್ಟರ್ ನರ್ಸ್ ಗಳು ಹೆಂಗೆ ಟ್ರೀಟ್ ಮಾಡ್ತಾರೆ ಗೊತ್ತ ಪೇಶನ್ಟ್ಸ್ನ . ಒಂದೊಂದ್ಸಲ ಅನ್ಸತ್ತೆ ಗವರ್ನಮೆಂಟ್ ಹೋಸ್ಪಿಟಲ್ಸ್ ಗಳು ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಅಂತ ಅಷ್ಟು ಕೆಟ್ಟದಾಗಿ ಮಾಡ್ --